ಅಲ್ಲಿ ಒಂದು ಟೇಬಲ್ ಇದೆ ಟೇಬಲ್ ಮೇಲೆ ಕೆಲವೊಂದು ವಸ್ತುಗಳನ್ನು ಇಟ್ಟಿದ್ದಾರೆ.

ಹಾಗು ಅಲ್ಲಿ ಕಾರಿನ ಟೈಯರ್ ಗಳನ್ನು ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ.

ಆ ದೇವಸ್ಥಾನಕ್ಕೆ ಬಹಳಷ್ಟು ಲೈಟಿಂಗ್ಸ್ ಗಳಿಂದ ಡೆಕೋರೇಟ್ ಮಾಡಲಾಗಿದೆ.

ಆ ಪ್ರದೇಶದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ.

ಇದು ಒಂದು ಟಾಯ್ಸ್ ಗಿಫ್ಟ್ ಶಾಪ್ ಅಂತ ಬರೆದಿದೆ.

ಹಾಗು ಈ ಅಂಗಡಿಗೆ ಮೆಟ್ಟಿಲುಗಳಿವೆ ಅಲ್ಲಿ ಒಂದು ಬೈಕ್ ನಿಂತಿದೆ.

ಮತ್ತು ಅಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಒಂದು ಸ್ಟೇಜ್ ಇದೆ ಆ ಸ್ಟೇಜ್ ಮೇಲೆ ಎರಡು ದೇವರ ವಿಗ್ರಹಗಳಿವೆ.

ಹಾಗೂ ಆ ಬೋರ್ಡ್ ಮೇಲೆ ಬೈಕ್ ಗಳ ಚಿತ್ರವಿದೆ.

ಹಾಗೂ ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಹಚ್ಚ ಹಸಿರಾದ ಹುಲ್ಲು ಬೆಳೆದಿದೆ.

ಹಾಗು ಆ ಕಟ್ಟಡದ ಮುಂದೆ ಬಹಳಷ್ಟು ಮೆಟ್ಟಿಲುಗಳಿವೆ.

ಹಾಗು ಇನ್ನಿತರ ವಸ್ತುಗಳನ್ನು ಅಲ್ಲಿ ಇಟ್ಟಿದ್ದಾರೆ.

ಈ ಅಂಗಡಿಯ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಬಹಳಷ್ಟು ವಸ್ತುಗಳನ್ನು ನೇತು ಹಾಕಿದ್ದಾರೆ.

ಹಾಗು ಅಲ್ಲಿ ಒಂದು ಹಚ್ಚಹಸಿರಾದ ಗಿಡವಿದೆ.

ಸಾಮಾನುಗಳನ್ನು ಬಹಳಷ್ಟು ರಾಕ್ಗಳಲ್ಲಿ ನೀಟಾಗಿ ಜೋಡಿಸಿಟ್ಟಿದ್ದಾರೆ.

ಹಾಗೂ ಕೆಲವು ವಸ್ತುಗಳನ್ನು ನೇತು ಹಾಕಿದ್ದಾರೆ.

ಟದ ಮೈದಾನ ಒಳಗೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.